ಹಾಗು ಇಲ್ಲಿ ಇದರ ಮೇಲೆ ಶಿವಾಜಿ ಎಂಬ ಕೆದೆಸಿ ಕೆತ್ತಿದ್ದಾರೆ ಹಾಗು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ರೈಲ್ವೆ ಸ್ಟೇಷನ್ ನನ್ನ ನೋಡಬೊದು ಮತ್ತು ಇಲ್ಲಿ ನಾಲ್ಕು ಹಳಿಗಳನ್ನು ಕಾಣಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಹಳೆ ಕಾಲದಲ್ಲಿ ಕಟ್ಟಿರ್ತಕ್ಕಂತ ವಾಸ್ತುಶಿಲ್ಪವನ್ನು ಕಾಣಬಹುದು.

ಮತ್ತು ಹಿಂದುಗಡೆ ರಂಗೋಲಿಯನ್ನು ನೋಡಬಹುದು ಮತ್ತು ಸ್ವಿಚ್ ಬೋರ್ಡ್ ಅನ್ನು ಕಾಣಬಹುದಾಗಿದೆ.

ಆಗಲಿ ನಾಕು ಜನ ಮಹಿಳೆಯರು ಕುಳಿತು ಕೊಂಡು ಪ್ರೊಜೆಕ್ಟ್ ವರ್ಕ್ ಮಾಡಿದ್ದಾರೆ.

ಹಾಗೂ ಒಂದು ದೊಡ್ಡದಾದ ಕಟ್ಟಡ ಹಾಗೂ ಗಿಡಮರಗಳನ್ನು ನಾವು ಸುತ್ತಲು ನೋಡಬಹುದಾಗಿದೆ.

ಹಾಗೂ ಈತ ಒಬ್ಬವ ಡಾಕ್ಟರ್ ಆಗಿದ್ದಾನೆ ಮತ್ತೆ ಇಲ್ಲಿ ಹಲವಾರು ಜನರು ಪಾಳೆ ಹಚ್ಚಿರುವ ದೃಶ್ಯ ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಜನತಾ ಆಟೋ ವರ್ಕ್ಸ್ ಎಂಬ ಬೋರ್ಡನ್ನು ಕಾಣಬಹುದು.

ಮತ್ತು ಪಕ್ಕದಲ್ಲಿ ದೊಡ್ಡದಾದಂತ ಬಿಲ್ಡಿಂಗ್ ಅನ್ನು ಕಾಣಬಹುದಾಗಿದೆ ಮತ್ತು ಕಿಟಕಿ ಸಹ ನಾವು ನೋಡಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಹೋಟೆಲನ್ನು ನೋಡಬಹುದು ಮತ್ತೆ ಇಲ್ಲಿ ಹೋಟೆಲಲ್ಲೇ ಎರಡು ಡೈನಿಂಗ್ ಟೇಬಲ್ ಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಸುತ್ತಲು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡಬಹುದಾಗಿದೆ.

ಹಾಗು ಇಲ್ಲಿ ಕೆಲವು ರಟ್ಟಿನ ಬಾಕ್ಸ್ ಗಳನ್ನು ನೋಡಬಹುದುದಾಗಿದೆ ಮತ್ತು ಇಲ್ಲಿ ಮನೆಯ ಮೇಲೆ ಹೇರಲು ಮೆಟ್ಟಿಲುಗಳನ್ನು ಕಾಣಬಹುದಾಗಿದೆ.

ಈ ದೃಶದಲ್ಲಿ ನಾವು ಲೇಕ್ ವಿವ್ ವಸತಿ ಗೃಹ ಎಂಬ ಬೋರ್ಡನ್ನು ಕಾಣಬೋದು ಹಾಗ್ ಇಲ್ಲಿ ದೊಡ್ಡದಾದ ಕಟ್ಟಡಗಳನ್ನು ನೋಡಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ದೊಡ್ಡದಾದಂತಹ ಒಂದು ಶಿಪ್ ಅನ್ನು ನೋಡಬಹುದು.

ಹಾಗು ಈ ಶಿಪ್ ನ ಮುಂದಗಡೆ ಹಲವಾರು ದೊಡ್ಡ ದೊಡ್ಡ ಸ್ಟುಡಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ ಶ್ರೀ ನಾಗಪ್ಪನ ಚಿತ್ರ ಸಹ ಕಾಣಬಹುದು ಮತ್ತು ಪಕ್ಕದಲ್ಲಿ ಹೂವಿನ ಹಾರಗಳನ್ನು ನೋಡಬಹುದಾಗಿದೆ.

ಹಾಗು ವ್ಯಾಪಾರರು ವ್ಯಾಪಾರವನ್ನು ಮಾಡುತ್ತಿರುವ ದೃಶ್ಯ ಕಾಣಬಹುದು ಹಾಗೂ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ದಾರೆ.

ಹಾಗು ಈ ಹುಡುಗನ ತಲೆಗೆ ಕೆಲವು ಹೇರ ಕ್ಲಿಪ್ ಗಳನ್ನು ಇಟ್ಟಿದ್ದಾನೆ ಮತತ್ತು ಇಲ್ಲಿ ಸ್ವಿಚ್ ಬೋರ್ಡ್ ಗಳನ್ನು ಕಾಣಬಹುದು.

ಅಂತ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಗಿಡಮರಗಳನ್ನು ಕಾಣಬಹುದು.

ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಕೆಂಪದಾದಂತಹ ಬೇರೆ ಜಾತಿಯ ಹೂವನ್ನು ನೋಡಬಹುದು.

ಯಾದು ಚಿಕ್ಕದಾದ ಟ್ರೈನ್ ಮತ್ತು ಹಳಿಗಳನ್ನು ಮತ್ತು ಮದ್ಯದಲ್ಲಿ ಒಂದು ಗಿಡವನ್ನು ಕಾಣಬಹುದಾಗಿದೆ ಕುಂಡಲವನ್ನು.

ಹಾಗು ಈ ಮುಂದೆ ಚಿಕ್ಕದಾದಂತ ಒಂದು ಪಾರ್ಕನ್ನು ಕಾಣಬಹುದಾಗಿದೆ.

ಮತ್ತೆ ಇಲ್ಲಿ ಮುಂದ್ಗಡೆ ಎಂ_ಆರ್_ಪಿ ಎಂಬ ಬೋರ್ಡನ್ನು ಹಾಕಿದ್ದಾರೆ.

ಮತ್ತು ಒಳಗಡೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಹಾಗೂ ಹಚ್ಚಹಸಿರಂತಹ ಗಿಡಮರಗಳನ್ನು ನೋಡಬಹುದು.

ಮತ್ತು ಮುಂದುಗಡೆ ಒಂದು ರಾಯಲ್ ಎನ್ಫೀಲ್ಡ್ ಗಾಡಿ ಸಹ ನಿಂತಿದೆ ಅಂದ್ರೆ ಯಾವುದೋ ಬೈಕು ಮತ್ತೆ ಇಲ್ಲಿ ಮುಂದುಗಡೆ ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ನೋಡಬಹುದು.

ಹಾಗು ಇಲ್ಲಿ ರಸ್ತೆಯನ್ನು ಕಾಣಬಹುದಾಗಿದೆ ಮತ್ತು ಇಲ್ಲಿ ಒಂದು ಲಾರಿಯು ಸಹ ನಿಂತುಕೊಂಡಿದೆ.

ಮತ್ತು ಇಲ್ಲಿ ಲೈಟಿಂಗ್ ಕೆಂಬದಲ್ಲಿ ಕೆ ಕೇಬಲ್ಸ್ ಗಳು ಹೋಗಿರುವ ದೃಶ್ಯ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ರಸ್ತೆಯನ್ನು ನೋಡಬಹುದು ಹಾಗೂ ಇಲ್ಲೊಂದು ಪಾರ್ಕನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ಬೆಡ್ ರೂಮನ್ನು ನೋಡಬಹುದು ಹಾಗು ಈ ಬೆಡ್ ರೂಮಲ್ಲಿ ಒಂದು ಬೆಡ್ ಶೀಟ್ ಅನ್ನು ಕಾಣಬಹುದಾಗಿದೆ.

ಕುಳಿತುಕೊಳ್ಳಲು ಬೆಂಚುಗಳನ್ನು ಚೇರ್ ಗಳನ್ನು ನೋಡಬಹುದು ಮತ್ತು ಇಲ್ಲಿ ಒಂದು ಸ್ಕ್ರೀನ್ ಟಿ_ವಿ ಯನ್ನು ಕಾಣಬಹುದಾಗಿದೆ.

ಹಾಗು ಈ ಪಾರ್ಕ್ ನಲ್ಲಿ ಚಿಕ್ಕ ಮಕ್ಕಳಿಗಾಗಿ ಆಟವಾಡಲು ಎರಡು ಆಟದ ವಸ್ತುಗಳನ್ನು ಕಾಣಬಹುದಾಗಿ --

ಹಾಗು ಇಲ್ಲಿ ನಾ ಮೂರು ಬೋಗಿಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಚಿಕ್ಕದಾದಂತ ಒಂದು ಹೌಜ್ ಅನ್ನು ಕಾಣಬಹುದಾಗಿದೆ.

ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದಂತ ಒಂದು ನದಿಯನ್ನು ನೋಡಬಹುದು.

ಹಾಗು ಈ ಬೋಟು ಪಲ್ಟಿ ಆಗಿರೋ ದೃಶ್ಯ ಎಂದು ಕಾಣುತ್ತದೆ